ಇಲ್ಲಿ ಟೇಬಲ್ ಗಳು ಕಾಣಸ್ತಾ ಇದಾವೆ ಟೇಬಲ್ ಮೇಲೆ ಪ್ರಾಡಕ್ಟ್ ಗಳನ್ನು ಇಡಲಾಗಿದೆ.

ತಟ್ಟೆ ಕಾಣಿಸ್ತಿದೆ ಮರಗಳು ಕಾಣಿಸ್ತಾ ಇವೆ ಲ್ ಹಾಗು ಮೂಗಲು ಕಾಣಿಸ್ತಾಇದೆ.

ಇದು ಒಂದು ಚರ್ಚಿದೆ ಇಲ್ಲಿ ಹಾ ಸಂಗಿತವನ್ನು ಮಾಡುತ್ತಿದ್ದರೆ.

ಮತ್ತು ಒಂದು ಉಮ್ಮಾ ಆಕಾಶ ಕಾಣಿಸ್ತಾ ಇದೆ.

ಗೋಡೆ ಕಾಣಿಸ್ತಾ ಇದೆ ಛತ್ ಕಾಣಿಸ್ತಾ ಇದೆ ಹಾಗೂ ಹಲವಾರು ಬಾಕ್ಸ್ ಗಳು ಕಾಣಿಸ್ತಾ--

ಇದು ಒಂದು ಹೂ ಮಾರುವ ಅಂಗಡಿ ಇದೆ.

ಇದು ಒಂದು ರೈಲ್ವೆ ಸ್ಟೇಷನ ಅದೇ ಇಲ್ಲಿ ಪಟ್ರಿಗಳು ಕಾಣಸ್ತಾಇದ್ದಾವೆ.

ಮತ್ತು ಪೆನ್ನುಗಳು ಕಾನಸ್ತಾ ಇವೆ ಹಾಗು ಕೀಲಿ ಕಾಣಸ್ತಾ ಇದ್ದಾವೆ.

ಇದು ಒಂದು ಶ್ರೀ ಕಾಳಿಕದೇವಿ ಪ್ರಸನ್ನ ದೇವರ ಗುಡಿ ಇದೆ.

ಹಲವಾರು ಗಿಡ ಮರಗಳು ಕಾಣುಸ್ತಾ ಇದ್ದಾವೆ.

ಎರಡ್ಮೂರು ಬಿಲ್ಡಿಂಗ್ ಗಳು ಕಾಣಿಸ್ತಾ ಇದವೆ.

ಮತ್ತು ಹಲವಾರು ಕಬ್ಬಿಣದ ಸಾಮಾನುಗಳು ಕಣುಸ್ತಾಯಿದ್ದಾವೆ.

ಹು ಕಟ್ಟಿಗೆಯ ಕಂಬದ ಮೇಲೆ ಹ ಚಾತ್ಅನ್ನು ಹಾಕಲಾಗಿದೆ.

ಇದು ಒಂದು ಬಟ್ಟೆ ಶಾಪ್ ಇದೆ ಅದರ ಹೆಸರು ಕಿಶೋರಿ ಡ್ರೆಸೇಸ್ ಇದೆ ಉ ಮೈನ್ ರೋಡ್ ಬೀದರ್ ನಲ್ಲಿದ್ --

ಕಂ ಲೈಟಿ ನ ಕಂಬಗಳು ಕಾಣಿಸ್ತಾ ಇದೆ ವೈಯರ್ ಗಳು ಕಾಣಿಸ್ತಾ ಇವೆ.

ಇದರಲ್ಲಿ ಎರಡು ಶೆಟರ್ ಗಳಿವೆ ಮತ್ತು ಮೂರು ಡೋರ್ ಗಳಿವೆ.

ಒಂದು ಬಿಲ್ಡಿಂಗ್ ಕಾಣಸ್ತಾ ಇದೆ ಅದಕ್ಕೆ ಮೂರು ಕಿಟಕಿಗಳು ಕಾಣಿಸ್ತಿವೆ ಒಂದು ನೀರಿನ ಟ್ಯಾಂಕ್ ಇದೆ ವಯರ್ ಗಳು ಕಾಣಿಸ್ತಾ ಇದಾವೆ.

ಅ ಶೆಡ್ ಒಳಗೆ ಹಲವಾರು ಪ್ರಾಡಕ್ಟ್ಸ್ ಗಳನ್ನು ಕಾಣಿಸ್ತಾ ಇದ್ದಾವೆ.

ಅದರ ಹೆಸರು ಶ್ರೀ ಭಾಗ್ಯವಂತಿ ಮೆಡಿಕಲ್ ಮತ್ತು ಜನರಲ್ ಸ್ಟಾಲ್ ಇದೆ.

ಮತ್ತು ಒಂದು ಶೇಡ್ದ್ ಕಾಣಸ್ತತೆ ಒಂದು ಮೀಟರ್ ಕಾಣಸ್ತಾ ಇದೆ.

ಇಲ್ಲಿ ನೀರ್ ನೀರು ಹೊಲದಲ್ಲಿ ನೀರು ಬಿಡಲಾಗಿದೆ.

ಮತ್ತು ಒಂದ್ ಟೇಬಲ್ ಮೇಲೆ ಲ್ಯಾಪ್ಟಾಪ್ ಮತ್ತು ಪ್ರಿಂಟಿಂಗ್ ಮಷೀನ್ ಇಡಲಾಗಿದೆ ಮತ್ತು ಒಂದು ದೇವರ ಫೋಟೋ ಕಾಣುತ್ತಿದೆ.

ಮತ್ತು ಗೋಡೆ ಮೇಲೆ ಅ ಏರೋಪ್ಲೇನ್ ನ ಹಾಗೂ ವಿವಿಧ ಚಿತ್ರಗಳನ್ನು ಹಾಕಲಾಗಿದೆ.

ಇಲ್ಲಿ ಹಲವಾರು ತರ ತರಹದ ಕಬ್ಬಿಣದ ಸಾಮಾನುಗಳಿವೆ.

ಇಲ್ಲಿ ಹಲವಾರು ತರಹದ ಫ್ರಾಕ್ ದ ಗಳಿವೆ ಎರಡು ಫೋನ್ ಪೆ ಗಳು ಕಾಣಸ್ತಾ ಇವೆ.